ಮತ್ತು ಸಣ್ಣ ಪ್ರಮಾಣದ ಮೇವು ಸಹ ಬೆಳದಿದೆ ಮತ್ತು ಇಲ್ಲಿ ತುಂಬಾನೆ ಕಿಟಕಿಗಳು ಇದೆ ಎಂದು ಹೇಳಬೋದು.

ಒಂದು ದೇವರ ಮೂರ್ತಿ ಎಂದು ಹೇಳಬಹುದು.

ನೀರು ಮೇಲಕ್ಕೆ ಚಿಮುಕುತ್ತಾ ಇದು ಕಾಣುತ್ತವೆ.

ಒಬ್ಬ ವ್ಯಕ್ತಿ ಸ್ಪೆಕ್ಟ್ ಅನ್ನು ಹಾಕಿಕೊಂಡಿದ್ದಾನೆ.

ಮತ್ತು ಡೆಮೋ ಮೊಬೈಲ್ ಗಳು ಕಾಣ್ತವೆ.

ಪಿ_ವಿ_ಸಿ ಪೈಪ್ ಗಳನ್ನು ಇಟ್ಟಿದ್ದಾರೆ ಲೈಟಿನ ಕಂಬವಿದೆ ವೈರ್ಗಳಿದ್ದಾವೆ ಲಾರಿ ಇದೆ.

ಇಲ್ಲಿ ಒಂದು ಮೇಳ ನಡೆಯುತ್ತಿದೆ ಮತ್ತು ಸಣ್ಣ ಸಣ್ಣ ಮಾಡಿದ್ದಾರೆ.

ಮತ್ತು ಕೆಂಪಾನೆ ದಾಟಿದೆ ಎಂದು ಹೇಳಬಹುದು.

ಲೈಟಿಂಗ್ಸ್ ಗಳಿವೆ ಅಕ್ಕ ಪಕ್ಕದಲ್ಲಿ ಅಂಗ್ಡಿ ಸಹ ಓಪನ್ ಆಗಿವೆ.

ಮತ್ತು ಬಾಕ್ಸ್ ಗಳು ಇದ್ದಾವೆ ಇದು ನೋಡಲು ತುಂಬ ಸುಂದರವಾಗಿ ಕಾಣ್ತಾ ಇದೆ.

ಮತ್ತು ಕೆರೆಯ ದಂಡಿಗೆ ಒಂದು ರಸ್ತೆ ಇದೆ.

ತುಂಬಾನೇ ಟೈಲ್ಸ್ ಗಳಿವೆ ಮತ್ತು ಒಂದು ಸಣ್ಣದಾದ ಬಂಡಿ ಇದೆ.

ಸಾಹುಕಾರ ಮೊಬೈಲ್ ಹಿಡಿದುಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಅನ್ನು ಬೇರ್ಪಡಿಸುತ್ತಿದ್ದಾನೆ ದೊಡ್ಡದಾದ ಗೋಡೌನ್ ಇದೆ.

ಮಿಷಿನ್ ಗಳಿದ್ದಾವೆ ಗಿಡಗಳು ಕಾಣ್ತಿದೆ ಕರೆಂಟ್ ವೈರು ಮತ್ತು ಕರೆಂಟ್ ಕಂಬಗಳು ಸಹ ಕಾಣ್ತಿ--

ಇಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ.

ದು ಚೇರ್ ಇದೆ ಬ್ಯಾನರ್ ಇದೆ ಬಲ್ಲೂನ್ ಸಹ ಇದೆ.

ಕಂಪ್ಯೂಟರ್ ಇದೆ ಒಂದು ಅರಿವಿ ಬಿದ್ದಿದೆ ದೊಡ್ಡದಾದ ಡೋರ್ ಇದೆ.

ಮನೆ ಇದೆ ಮತ್ತು ಕಂಪೌಂಡ್ ಕಾಣುತ್ತದೆ ಮತ್ತು ಮೆಟ್ಟಿಲು ಕಾಣುತ್ತಿದ್ದಾವೇ ಮತ್ತು ಪ್ಲಮ್ಬಿಂಗ್ ಪೈಪ್ ಗಳು ಸಹ ಕಾಣುತ್ತಿದ್ದಾವೆ.

ಮತ್ತು ಇಲ್ಲಿ ಗಿಡಮರಗಳು ತುಂಬಾನೆ ಸುಂದರವಾಗಿದ್ದಾವೆ ಮತ್ತು ಇಲ್ಲಿ ಸೋಲಾರ್ ಇದೆ ಮತ್ತು ಕರೆಂಟ್ ಕಂಬ ಕಾಣ್ ಸಹಾ ಕಾಣುತ್ತಿದೆ ಮತ್ತು ಕಾಂಪೌಂಡ್ ಇದೆ.

ಮತ್ತು ಕಾಫಿ ಯ ಚಿತ್ರ ಕಾಣುತ್ತಿದೆ ಜನರಿದ್ದಾರೆ ಒಟ್ಟಾರೆಯಾಗಿ ನೋಡಲು ತುಂಬಾನೆ ತುಂಬ ಸುಂದರವಾಗಿ ಕಾಣುತ್ತಿದೆ.

ಒಂದು ಕಾರ್ ಗ್ಯಾರೇಜ್ ಎಂದು ಹೇಳಬೊದು.

ಇದು ಒಂದು ಬಾಣದ ಅಂಗಡಿ ಆಗಿದೆ ಮತ್ತು ಇಲ್ಲಿ--

ಚೇರ್ ಅನ್ನು ಇಟ್ಟಿದ್ದಾರೆ ಈ ಕಾರ್ ನೋಡಲು ತುಂಬಾನೇ ಸುಂದರವಾಗಿ ಕಾಣುತ್ತಿದೆ.

ಏರ್ ಕೂಲರ್ ಇದೆ ಫ್ಯಾನ್ ಇದೆ ಟಿ_ವಿ ಇದೆ ಮತ್ತು ಮೆಟ್ಟಲುಗಳಿವೆ.

ಇದು ಗ್ರಾನೆಟ್ ಅಥವಾ ಸ್ಟೈಲ್ಸ್ ಎಂದು ಹೇಳಬಹುದು ಇಲ್ಲಿ ಮುಂಭಾಗದಲ್ಲಿ ಸ್ಟೈಲ್ ಸಹ ಇದೆ.

ದೂರ್ದಲ್ಲಿ ಒಂದು ರೋಡ್ ಕಾಣ್ತಿದೆ ಒಂದು ಕಾರಿ ದೆ ಬೈಕ್ ಚಲಿಸುತ್ತಾಯಿದೆ.

ಮತ್ತು ಆ ಟ್ರೈಲರ್ ಗೆ ನವೀನ್ ಆಗ್ರೋ ಇಂಜಿನಿಯರಿಂಗ್ ಎಂದು ಬರೆದಿದ್ದಾರೆ.

ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಮೂರು ಸ್ಟಾಂಪ್ ಇದೆ ಮತ್ತು ಒಂದು ಬ್ಯಾಟ್ ಇದೆ.

ಇದು ಟ್ರ್ಯಾಕ್ಟರ್ ಗ್ಯಾರೇಜ್ ಎಂದು ಹೇಳಬಹುದು ಇಲ್ಲಿ ಒಂದು ಕೆಂಪು ಬಣ್ಣದ ಮಹಿಂದ್ರ ಟ್ರ್ಯಾಕ್ಟರ್ ನಿಂತಿದೆ.

ಇಲ್ಲಿ ಒಂದು ಬಕೆಟ್ ಇದೆ ಬ್ಯಾಟರಿ ಇದೆ.

ಪಕ್ಕದಲ್ಲಿ ಅಂಗಡಿ ಸಹ ಓಪನ್ ಆಗಿವೆ.

ಇಲ್ ವಿದ್ಯಾರ್ಥಿಗಳು ತಮ್ಮ ಕೈ ಚಳಕವನ್ನು ತೋರಿಸುತ್ತಿದ್ದಾರೆ.